ಇದು ಯಾವ್ದೋ ಒಂದು ರಾಜ್ಯ ಸಭೆ ತರ ಕಾಣಸ್ತ ಇದೆ ರಾಜ್ಯ ಸಭೆನೊ ಇಲ್ವೋ ಗೊತಿಲ್ಲಾ .

ತುಂಬಾ ಚೆನ್ನಾಗ್ ಕಾಣಸ್ತ ಇದೆ ಯಾಕ್ ಇಷ್ಟ್ ಮಾತಾಡಬೇಕು ಅಂತ ಗೊತ್ತಾಗತ್ತಿಲ್ಲಾ.

ಹಮ್ ಇದು ಆಲಿಗೆಟರ್ ತರನು ಕಾಣಸ್ತ ಇದೆ ಡೈನೋಸಾರ್ ತರನು ಕಾಣಸ್ತ ಇದೆ ಮೊಸುಳೆ ಆಲಿಗೆಟರ್ ಅಂದ್ರೆ ಅದೆ ಅಲ್ವಾ ಹೂನ್ ಅಂಗೆ ಕಾಣಸ್ತ ಇದೆ.

ಹಾ ಪಿಕ್ಚರ್ ಬ್ಲಾಕ್ ಅಂಡ್ ವೈಟ್ ಇದೆ ಚೆನ್ನಾಗ್ ಕಾನ್ಸ್ತಿಲ್ಲ ಏನೋ ಕಾಮೆಂಟ್ ಮಾಡ್ಬೇಕು ಮಾಡ್ತಾ ಇದಿವಿ ಅಷ್ಟೇ .

ಇದು ಟೆನ್ನಿಸ್ ಪ್ಲೇ ಗ್ರೌಂಡ್ .

ಇದೇನೋ ಹಾರ ಹಾರ ಕೊಡಶ್ರೀ ಅಂತೆ ಕೂಡ ಶ್ರೀ --